ನೋಡುತ್ತಿರುವಂತಹ ಒಂದು ಚಿತ್ರವು ಹಾಲ್ ಆಗಿದ್ದು ಇದರಲ್ಲಿ--

ಕೊಟ್ಟಿರುವಂತಹ ಚಿತ್ರದಲ್ಲಿ ಹಲವಾರು ಜನರು ಕಾಣಿಸುತ್ತಿದ್ದಾರೆ.

ಮತ್ತು ಕೆಳಗಡೆ ಹಾಸಿರುವಂತಹ ಹಾಸಿಗೆ ಕಾಣಿಸುತ್ತದೆ.

ಆನೆಗಳು ಕಾಣಿಸುತ್ತಿವೆ ಮತ್ತು ಬಟ್ಟೆಗಳನ್ನು ಪ್ಯಾಕ್ ಮಾಡಿರುವ ಬಾಕ್ಸ್ ಗಳು ಕಾಣಿಸುತ್ತಿವೆ.

ಮತ್ತು ಪಕ್ಕದಲ್ಲಿ ಒಂದು ಶೆಟ್ಟರ್ಸ್ ಹಾಕಿರುವ ಶಾಪ್ ಕಾಣಿಸುತ್ತಿದೆ.

ಕೊಟ್ಟಿರುವಂತ ಚಿತ್ರದಲ್ಲಿ ಒಂದು ಕಿಟಕಿ ಕಾಣಿಸುತ್ತಿದೆ ಕಿಟಕಿಯ ಪಕ್ಕದಲ್ಲಿ--

ಮತ್ತು ಲೈಟಿಂಗ್ಸ್ ಗಳು ಕಾಣಿಸುತ್ತಿವೆ ಒಂದು ಬಾಗಿಲು ಕಾಣಿಸು--

ಸಣ್ಣ ಸಣ್ಣ ಮ್ಯಾಟ್ ಗಳು ಮತ್ತು ದೊಡ್ಡ ಮ್ಯಾಟ್ ಗಳು ಇರೋದು ಕಾಣಿಸುತ್ತಿವೆ.

ನಿಂತಿರುವಂತಹ ಚಿತ್ರದಲ್ಲಿ ಒಬ್ಬ ಮನುಷ್ಯ ಕಾಣಿಸುತ್ತಿದ್ದಾನೆ.

ಮುಂದೆ ನಿಂತ್ ಮುಂದೆ ಹಲವಾರು ಜನರು ನಿಂತಿರುವುದು ಕಾಣಿಸುತ್ತಿವೆ.

ಕೊಟ್ಟಿರುವಂತ ಚಿತ್ರದಲ್ಲಿ ವಾಷಿಂಗ್ ಮಷೀನ್ ಕಾಣಿಸುತ್ತಿದೆ.

ನೀರು ಹರಿಯುತ್ತಿರುವುದು ಕಾಣಿಸ್ತಾ ಇದೆ ನಡುವೆ ಒಂದು ದೊಡ್ಡ ಕಲ್ಲು ಇರುವುದು ಕಾಣಿಸ್ತಾ ಇದೆ.